ಬೇಕಾದವ್ ತಕ ತಿನ್ನೋದು ಇಲ್ದೆ ಇದ್ರೆ ಇಲ್ಲ.

ಅಧ ಆಟ ಅಡೊಕು ಹೋಯ್ತರ ಈಜ್ ಹೊಡಿಯೋಕ ಇದ್ಕ ಎಲ್ಲ ಹೋಯ್ತರ ದೋಣಿಲಿ--

ಈ ಕೂದ್ಲು ಕಟಿಂಗ್ ಮಾಡ್ಸ್ಕೊಳೋದು ಅಂತವು ಮಾಡ್ತಾರಾ ಹೆಣ್ ಹೈಕ್ಳು ಮಾಡ್ಸಕತರ.

ಈ ಭತ್ತ ಹಾಕ್ತಿವಿ ಈ ಭತ್ತ ಎಲ್ಲ ಆದ್ರೆ ಇಲ್ಲಿ ಸ್ವಲ್ಪ ಮಡಿಕೊಂಡರ.

ಮ್ಮ್ ಕ್ರಿಸ್ಮಸ್ ಫನ್ಕ್ಷನ್ ಕ್ರಿಸ್ಮಸ್ ಫನ್ಕ್ಷನ್ ಕ್ರಿಸ್ಮಸ್ ಪಾಪ ಐಕಾ ಡ್ಯಾನ್ಸ್

ಟೂರ್ ಗಳಿಗ ಪಿಕ್ನಿಕ್ ಹೋದಾಗ ಟೆಂಟ್ ಗಳು ಹಕ್ಕತರ ಟೆಂಟ್ ಅಲ್ಲಲ್ಲಿ ಹಾಕೊಂಡು--

ಈ ಕಾವೇರಿ ನದಿ ಕಡೆಗ ಹರಿತಧಾ ಬೆಟ್ಟ ಗುಡ್ಡ ಗಿಡ ಮರಗಳು ನದಿ--